ಇಲ್ಲಿ ನೋಡ್ತಿರಬಹುದು ಸುಮಾರು ಹಣ್ಣುಗಳನ್ನು ತರ ತರವಾದ ಹಣ್ಣುಗಳನ್ನು ಇಲ್ಲಿ ಇಟ್ಟಿದಾರೆ. ಯಾವ್ಯಾವಪ್ಪ ಅಂದ್ರೆ ದಾಳಿಂಬೆ ಹಣ್ಣು ಕಿತ್ತಳೆ ಹಣ್ಣು--

ಈ ಬಿಲ್ಡಿಂಗ್ ನೋಡಬಹುದು ಇದು ಉಷಾ ನರ್ಸಿಂಗ್ ಹೋಂ ಹತ್ರ ಯಾವುದೊ ಕನ್ಸ್ಟ್ರಕ್ಷನ್ ಆಗ್ತಿದೆ ಈ ತರ ಬಿಲ್ಡಿಂಗ್ ನೋಡಿದ್ದೀನಿ.

ಕೆಳಗಡೆ ಪಾರ್ಕಿಂಗ್ ಅನಿಸುತ್ತೆ ಇದು ಹ್ಮ್ ಯಾವುದಾದರು ಕಾರ್ ಗಳಿಗೆ ಪಾರ್ಕಿಂಗ್ ಮಾಡ್ತಾರಲ್ಲ ಆ ತರ ಪಾರ್ಕಿಂಗ್ ಅನಿಸುತ್ತೆ. ಬೈಕ್ ನಿಲ್ಲಿಸಿದೆ ಇಟ್ಟಿಗೆಗಳನ್ನ ತರಿಸಿದ್ದಾರೆ ಕೆಲಸ ನಡೀಬೋದು.

ಯಾಕಂದ್ರೆ ಇದರಲ್ಲಿ ರೈಡಿಂಗ್ ಹೋದರೆ ಒಂತರ ಮಜಾ ಇರುತ್ತೆ ಏನೋ ಒಂತರ ಖುಷಿ ಅವರಿಗೆ ತುಂಬಾ ಪೆಟ್ರೋಲ್ ಕೂಡ ಹಂಗೆ ಕುಡಿಯುತ್ತೆ ಹೊಗೆ .